ಯಾವದೇ ಸ್ಕೂಲ್ ಅಲ್ಲಿ ತುಂಬಾ ಮಕ್ಕಳು ನಾನ್ ಹಿಂಗೇ ಮಾಡ್ತೀನಿ ನಿನ್ ಹಿಂಗೇ ಮಾಡ್ತಿಯಾ ರಂಗೋಲಿ ಬಿಡೋದು

ಜಿಮ್ ಗೆ ಹೋಗಿ ನಾವು ಮೈ ಎಕ್ಸರ್ಸೈಜ್ ಮಾಡುವಾಗ ಅಷ್ಟೊಂದು ಮೈಗೆ ತುಂಬಾ ಎಕ್ಸರ್ಸೈಜ್ ಮಾಡುವಾಗ ತುಂಬಾ ಮೈಗೆ ಒಂದ್ ಬೆನಿಫಿಟ್ ಸಿಗುತ್ತೆ.

ಅದ್ರಿಂದ ನಾವು ಎಷ್ಟೊಂದು ಹೂವು ತೊಟ ಎಲ್ಲ ಇರ್ತವೋ ಅಷ್ಟೊಂದು ಚೆನ್ನಾಗಿರುತ್ತೆ ನಾವು ಹಿಂಗ್ ದೇವಸ್ಥಾನ ಕೊಡೋದು ಹೂವು ಕಟ್ಟಿ ನಮ ತಲೆಗೆ ಸುತ್ಕೊಳೋದು--

ನಾವು ಕೈಯೆಲ್ಲ ಎಲ್ಲ ಬಾನವರ ನಾವು ಸಂತೆಗೆ ಹೋಗೋದ್ರೊಳಗ ಮಕ್ಕಳು ಎಲ್ಲ ಸಹಿಸ್ಕೊಂಡು ಮಾರ್ಕೆಟ್ ಗೆ ತರಕಾರಿ ಮಾರ್ಕೆಟ್ ಒಳ್ಳಗ ಹೋಗೋದು ಆದ್ಮೇಲೆ ಇಸ್ಕೊಬರೋದು ಅದು ಎಲ್ಲ ತುಂಬಾ ಚನ್ನಾಗ್ ಇರುತ್ತೆ.